ನಮ್ ಅಮೌಂಟ್ ಸೇಫ್ ಆಗಿ ಇರ್ತತ್ತಿ ಮತ್ತೆ ಎ ಟಿ ಎಂ ಯಿಂದಾನೂ ತಕ್ಕೊಬಹುದು ಎಲ್ಲ ಅಮೌಂಟ್ .

ಇದು ನಮ್ ಏನ್ ನಮ್ದ್ ಗಾಡಿ ವೆಹಿಕಲ್ ಹಿಂದೆ ಕುತ್ಕೊಂಡಿರ್ತಾರಲ್ಲಾ ಎಲ್ಲಾ ತರಹದ ಸಜೆಸ್ಟ್ ಇರು ಗಾಡಿ--

ನಾನ್ ಒಂದು ಎಲ್ಲಾ ಕಡೆ ಇಲ್ಲೇ--

ಫ್ಯಾಮಿಲಿ ಮತ್ತೆ ಡೆಕೋರೇಷನ್ ಗೆ ಬಾಳ ಖರ್ಚ್ ಆಗತ್ತೆ ಅಮೌಂಟ್ ಎಲ್ಲಾ.

ಇದು ಎಲ್ಲಿ ಎಲ್ಲಾಕಡೆ ಮುಲಿ ಮೂಲಿಗೊಂದೋದ ಬಾಯ್ಚ್ ಇರತ್ತೆ.